ನೀವೇನಾರಾ ಚಾಕಲೇಟ್ ಲವರ್ ಆಗಿದ್ರೆ ಚಾಕಲೇಟ್ ಪೆಸ್ತ್ರ್ಯ್ ಟ್ರೈ ಮಾಡಬಹುದು.

ಇದು ಟೇಸ್ಟ್ ಅಲ್ಲಿ ತುಂಬ ಚೆನ್ನಾಗಿದೆ.

ಕಾಲೇಜ್ ಹುಡ್ಗಿರಿಗೆ ತುಂಬ ಇಷ್ಟವಾಗುವಂತಹ ಚಾಟ್ ಮಸಾಲಾ ಪುರಿ --

ಚಿಕ್ಕಮಕ್ಳು ದೊಡ್ಡವರು ಎಲ್ಲರು ಬಂದು ಸ್ವಿಮ್ಮಿಂಗ್ ಕ್ಲಾಸ್ ಅಲ್ಲಿ ಸ್ವಿಮ್ಮಿಂಗ್ ಕಲೀಬಹುದು.

ಮತ್ತೆ ನಿಮಗೆ ಸ್ನಾಕ್ಸ್ ಎಲ್ಲ ಸಿಗುತ್ತೆ .

ಅವೆಲ್ಲ ಎಸ್ಟ್ ಇಂಪಾರ್ಟೆಂಟ್ ಹಂಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ --

ಅದನ ಪುರ ಜಾತ್ರೆ ತರ ತೇರ್ ತರ ಎಳ್ಕೊಂಡ್ ಹೋಗ್ತಾರೆ.

ಅಲ್ಲಿ ಈ ಹಣ್ಣು ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಹೇಗೆ ನಾವು --